Land ಅಲ್ಲಿ ವ್ಯಾಪ್ತಿಯಾಗಿತ್ತು ಆಹ್ ಅಲ್ಲಿ ವಿಧ ವಿಧದ ಪ್ರಾಣಿಗಳು ಹುಲಿ, ಸಿಂಹ ಎಲ್ಲ ಇತ್ತು ಮಾತ್ರ ನಡ್ದು ನಡ್ದು ಸುಸ್ತಾಗಿತ್ತು ನನ್ಗೆ ಮತ್ತೆ ನನ್ನ friends ಗೆ ಆಹ್ ಅಲ್ಲಿ ಅದೊಂದು ವಿ~ ವಿಚಿತ್ರ ಅನುಭವ ಇತ್ತು. ನಡೆಯುದು ನಡ್ದು ಮತ್ತೆ enjoy ಸ ಆಗ್ತಿತ್ತು, ನಡೆಯುದ್ಸ ಸಾಕ್ ಆಗ್ತಿತ್ತು. ಆದ್ಮೇಲೆ ನಾವು ಹೋದದ್ದು ಕೊನೆಗೆ Mysore ಅರಮನೆಗೆ. Mysore ಅರಮನೆಯದ್ದು last ಅದು ಅಲ್ಲಿ ಹೋಗಿ ಮತ್ತೆ ನಾವು. ಮನೆಗೆ ಹೋದದ್ದು Mysore ಅರಮನೆಯಲ್ಲಿ ಮೊದಲು entry ಕೊಟ್ಟದ್ದು line ತುಂಬಾ ಇತ್ತು ಉದ್ದ line ಇತ್ತು. ಅಲ್ಲಿ ಮೊದಲು ರಾಜ ಮಹಾರಾಜರ painting ಇತ್ತು ಮತ್ತೆ ಅವರ gun ಮದ್ದು ಗುಂಡುಗಳು ಅಂಬಾರಿ ಈ ರೀತಿ. ಅವ್ರ ಕಿರೀಟ ಅದೆಲ್ಲ ಇತ್ತು ಅದನ್ನು ನೋಡಿಸ ಒಂದು ಒಂದ್ ಒಳ್ಳೆ ಅನುಭವ ಆಗಿತ್ತು. ಮತ್ತೆ ಅಲ್ಲಿ ರಾತ್ರಿ ಅಲ್ಲಿ ಆ Mysore ಅರಮನೆ full light ಹಾಕ್ತಾರೆ ಅದಕ್ಕೆ ಆ light ಹಾಕ್ವಾಗ ಅದು Mysore ಅರಮನೆ ಅಂಬಾರಿ ರೀತಿ. ಕಾಣ್ತದೆ ಅದು ಏಳು ಗಂಟೆಗೆ ಹಾಕ್ತಾರೆ correct ಏಳು ಗಂಟೆಗೆ ರಾತ್ರಿಗೆ. ಆ ಅದು last ಅದು ನೋಡಿ ಮತ್ತೆ ನಾವು ಮನೆಗೆ ಹೊರಡಿದ್ದು. ಅದು ನಮ್ಮ last ಅದೇ Mysore ಅರಮನೆಯಿಂದ ಅದು light ನೋಡಿ ಹೋಗುದು. ಮತ್ತೆ bus ಅಲ್ಲಿ ನಾವು ರಾತ್ರಿ ಅದು ಹಾ ಎಂಟು ಗಂಟೆ ಆಚೆ ಹೊರಡಿದ್ವಿ. ಮತ್ತೆ ಬೆಳಿಗ್ಗೆ ಆ ಆರು ಏಳು ಗಂಟೆಗೆ ನಾವು ಮನೆಗೆ ಮುಟ್ಟಿದ್ವಿ. ಈ ಪ್ರವಾಸದಿಂದ ನಂಗೆ ವಿಧ ವಿಧದ ಪ್ರವಾಸಕ್ಕೆ ಹೋಗಿದ್ವಿ ಮತ್ತೆ. Mysore ತುಂಬಾ ಇಷ್ಟ ಆದದ್ದು ಪ್ರವಾಸ ಯಾಕಂದ್ರೆ ಅಲ್ಲಿ ತುಂಬಾ ನೋಡ್ಲಿಕ್ಕಿತ್ತು ಮತ್ತೆ ನಾಕು ದಿನಕ್ಕು ಸುತ್ತಾ ಇದ್ವಿ ಅಲ್ಲಿಯೇ ನಾಕು ದಿನ ಅಲ್ಲೇ ಇದ್ವಿ.

ನಮ್ಮ ಒಂದು ಮದುವೆಯ ಅನುಭವ ಹೀಗಿತ್ತು ಏನ್ ಅಂತ್ ಹೇಳಿದ್ರೆ ನಂಗೊಂದು ಇಪ್ಪತ್ತಮೂರು ವರ್ಷ ಆಗುವಾಗ ನಂಗೆ ಹುಡುಗ. ಕೇಳ್ಕೊಂಡು ಬಂದ್ರೂ starting ಹದಿನೆಂಟರಿಂದ ಶುರುವಾಗಿತ್ತು ಆಗ ನಮ್ಮ ತಂದೆಗೆ ಒಂದು ಈಗ ಮಾಡೋದು ಬೇಡ ಸ್ವಲ್ಪ ಓದ್ತಾ ಇದ್ದಾಳೆ ಓದ್ಲಿ ಇನ್ನು ಚಿಕ್ಕವಳು ಅಲ್ಲ ಅಂತ ಹೇಳಿ. ಹೀಗೆ ಮುಂದ್ ಹಾಕ್ತಾ ಹೋದ್ರು ಕಡೆಗೆ ಒಂದ್ ಇಪ್ಪತ್ಮೂರು ಅನ್ನುವಾಗ ನನಗೆ ಒಂದು ಕಡೆಯಿಂದ ಹುಡುಗನ ಒಂದು ಸಂಬಂಧ ಬಂತು ಹುಡ್ಕೊಂಡು ಮಾವನ ಕಡೆಯಿಂದ. ಅದು ಆಗಿ ನೆಂಟಸ್ತಿಕೆ ಆಗಿ ಹುಡಗನ್ನ ನೋಡಿ ಎಲ್ಲಾ ಮದ್ವೆ ಒಂದು ಒಟ್ಟಾಗಿ ಬಂತು ಬಂದು ಒಂದು. ನಿಶ್ಚಿತಾರ್ಥ ನಿಶ್ಚಿತಾರ್ಥ ಆಯ್ತು ಒಂದು ಒಳ್ಳೆ ರೀತಿಯಿಂದ ಆದ್ರೆ ಆಗಿನ ಒಂದು ವಿಷಯ ಏನ್ ಅಂದ್ರೆ ಈಗೆಲ್ಲಾ ಒಂದು. ಹುಡಿಗಿಯರಿಗೆ ಕೇಳ್ತಾರೆ ಹುಡುಗ ಇಷ್ಟ ಉಂಟ ಇಲ್ವಾ ಹುಡುಗಿ ಇಷ್ಟ ಉಂಟಾ ಇಲ್ಲ ಅಂತ ಹೇಳಿ ಈಗ ಎಲ್ಲಾ ಅವರವರ ಒಂದು ಇದ್ರ ಮೇಲೆ ಬಿಡ್ತಾರೆ ಅಂದ್ರೆ ಅವ್ರ ಹೇಗೆ ಅಂತ ಕೆಳ್ಕೊಂಡ್ಬಿಟ್ಟು ಮುಂದುವರೆತಿದ್ರೂ ಹಿರಿಯರೆಲ್ಲಾ ಆಗ ನಮ್ಮ ಕಾಲದಲ್ಲಿ ಏನು ಗೊತ್ತಾ. ಅವ್ರು ಹೇಳಿದ್ದನ್ನೆ ನಾವು ಮಾಡ್ಕೊಳ್ಳಬೇಕಿತ್ತು ಹ ಇದು ಮಾಡ್ಕೊ ಈ ಹುಡಗನ್ನ ಹೀಗ್ ಹೀಗ್ ಅಂದ ಕೂಡ್ಲೇ ನಾವು ಅದನ್ನೇ ಆಯ್ತು ಅಂತ ಒಪ್ಕೊಂಡು ಜೀವನ ನಾ ಮುಂದವರೆಸ್ಬೇಕಿತ್ತು. ಅದೊಂದು ಸನ್ನಿವೇಶ ಸ್ವಲ್ಪ ಕಷ್ಟದ ಕೆಲಸ ಆದ್ರೆ ಈಗಷ್ಟು ಅವ್ರು ಅಷ್ಟು ಸ್ವತಂತ್ರ ಕೊಡ್ತಿದಿಲ್ಲ ನಮಗೆಲ್ಲ ಅದೆ ಒಂದು ನೋವಿನ ವಿಷಯ ಅಷ್ಟೆ ಮತ್ತೆ ಮದುವೆ ಆ~ ಆಯ್ತು. ನಿಶ್ಚಿತಾರ್ಥ ಆಗಿ ಒಂದು ಹದಿನೈದನೆಯ ಒಂದುವರೆ ತಿಂಗಳಲ್ಲಿ ನಮ್ಗೆ ಮದುವೆ ಎಲ್ಲಾ ಆಯ್ತು ಆಗಿ ಒಂದು ಮಕ್ಕಳೆಲ್ಲಾ ಆಯ್ತು ಮಕ್ಕಳು ಒಂದ್ ಸ್ವಲ್ಪ ಕಷ್ಟಗಳೆಲ್ಲ ಬಂದು ತೊಂದ್ರೆಗಳೆಲ್ಲ ಆ ನೋವುಗಳನೆಲ್ಲ ದಾಟ್ಕೊಂಡ್ ಬಂದ್ವಿ ಆ ಸಂದರ್ಭಗಳು. ನಮ್ಗೆ ಮೊದ್ಲು ಏನ್ ಅಂದ್ರೆ ಆ ಮದುವೆ ಆಗುಕರ ಮುಂಚೆ ಹೀಗ್ ಇರ್ಬೋದು ಹಾಗ್ ಇರ್ಬೋದು ಅನ್ನೊ ಒಂದು ಆಸೆ ಆಕಾಂಕ್ಷೆಗಳು ಇರುತ್ತೆ ಇದ್ದೆ ಇರತ್ತಲ್ಲ ಎಲ್ಲಾರಲ್ಲೂ ಒಂದು ಹುಡುಗಿರಲ್ಲಿ ಒಂ~ ಒಂದೊಂದು. ಮೆಟ್ಟಲು ಏರ್ತಾ ಏರ್ತಾ ಇದ್ದಂಗೆಲ್ಲ ಒಂದೊಂದು ಅನುಭವ ಆಗ್ತಾ ಹೋಯ್ತು ಮತ್ತೆ ಕಾಲಕ್ರಮೇಣ ಮಕ್ಕಳಾದ ನಂತರ ಸ್ವಲ್ಪ ಜವಾಬ್ದಾರಿ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಯ್ತು ಮಕ್ಕಳಿಗೆ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಹಾಗ್ ಬೆಳ್ಸಬೇಕು. ಹೀಗೆ ಆ education ಕೊಡ್ಬೇಕು ವಿದ್ಯಾಭ್ಯಾಸ ಕೊಡ್ಬೇಕು ಒಳ್ಳೆ ರೀತಿಯಿಂದ ಬೆಳ್ಸ್ಬೇಕು ಅವುಗಳನ್ನ ಒಳ್ಳೆ ರೀತಿಯಿಂದ ನೋಡ್ಕೊಳ್ಳಬೇಕು ಅಂತ ಹೇಳಿ ಹೀಗೆಲ್ಲಾ ಆಯ್ತು. ಆಗ್ತಾ ಆಗ್ತಾ ಮದುವೆ ಸಮಾರಂಭ ಎಲ್ಲ ಮುಗುದು ಮಕ್ಕಳದೆಲ್ಲಾ ಆಯ್ತು education ಎಲ್ಲ ಆಯ್ತು ಓದಿನ ಬಗ್ಗೆ ಎಲ್ಲ. ಮತ್ತೆ ತದನಂತರ ಮಕ್ಕಳಿಗೆ ಮದುವೆ ಅದು ಇದು ಅಂತ ಹೇಳಿ ವಯಸ್ಸಾಗುವಾಗ ನಮಗೊಂದು ಬಂತು ಓ ಮಕ್ಕಳಿಗೆ ಮದ್ವೆ ಮಾಡ್ಬೇಕು education ಆಗ್ತಾ ಬಂತು. ಒಂದು ಹದಿನೆಂಟು ಇಪ್ಪತ್ತು ಅನ್ನುವಾಗಲೇ ಮೊದಲೆಲ್ಲಾ ಒಂದು ಹದಿನೈದು ಅನ್ನುವಾಗಲೇ ಹ ಹುಡುಗನಿಗೆ ಹುಡುಕ್ಲಿಕ್ಕೆ ಸುರು ಮಾಡ್ತಾ ಇದ್ರು ಈಗ ಹಾಗಲ್ಲಾ ಇಪ್ಪತ್ತು ಇಪ್ಪತೈದು ಆಗ್ಲಿ ಇಪ್ಪತ್ತೆರಡು ಆಗ್ಲಿ ಅಂತಾ ಕಾಯ್ತಾರೆ so ಆಗಿನದೂ ಏನು ಇರ್ಲಿಲ್ಲ. ಅಪ್ಪ ಅಮ್ಮ ಏನ್ ಹೇಳ್ತರೋ ಅದನ್ನ ನಾವು ಮಾಡ್ಬೇಕಿತ್ತು ಈಗಿನ ಒಂದು ಮಕ್ಕಳಿಗೆ ಕೊಡುವಂತ ಸ್ವತಂತ್ರ ಆಗ ನಮ್ಗಿರ್ಲಿಲ್ಲ so ಹಾಗಾಗಿ ಹ. ಕೆಲವು ನಾವು ತಿಳಿದಂತ ವಿಷಯಗಳನ್ನೆಲ್ಲಾ ನಾವು ಮಕ್ಕಳಿಗೆ ತಿಳಿಸುವಂತದಾಗಿರತಿತ್ತು ಆದ್ರೆ ಒಂದು ಮಕ್ಕಳು ಒಂದು ಒಳ್ಳೆ ದಾರಿಯಲ್ಲಿ ಬೆಳಿತಾರೆ ಅನ್ನೊ ಒಂದು ಇದರಲಿಂದ so ಹಾಗಾಗಿ. ತೊಂದ್ರೆ ಇಲ್ಲಾ ಆದ್ರು ಸಹ ಒಂದು ಒಂದೊಂದು ಅನುಭವಗಳನ್ನ ನಾವು ನೋಡ್ತಾ ಹೋದಂಗ ಆಯ್ತು ಮದುವೆ ಸಪ್ತಪದಿ ಎಲ್ಲ ತುಳಿಯೋದು ಅದೊಂತರ ಗಮ್ಮತ್ ಇರ್ತದೆ ಮದುವೆಲಿಯೆಲ್ಲ ಸಪ್ತಪದಿ ತುಳಿಯೋದು. ಮತ್ತೆ ಗಂಡಿನದ್ದು ಆಚೆ ಈಚೆ ಎಲ್ಲಾ ಹೂವಿನ ಒಂದು ಆಟ ಓಕುಳಿ ನೀರು ಅದೆಲ್ಲಾ ತುಂಬಾ ನೋಡುವಂತದ್ದೆ ಮತ್ತೆ ಗೌರಿ ಪೂಜೆ ಗಂಗಮ್ಮ ಪೂಜೆ. ಮತ್ತೆ ಎದುರು ಬದುರು ಕುತ್ಕೊಂಡು ಅದೆಲ್ಲಾ ಸಂಭಾಷಣೆ ಹೇಳೋದು ಅದೆಲ್ಲಾ ಹಳೆಯ ಒಂದು ನೆನಪುಗಳು ಅಷ್ಟೇ ವಿನಃ ಈಗಿನ ಒಂದು ವಾತಾವರಣದಲ್ಲಿ ಸ್ವಲ್ಪ ಎಲ್ಲ ಬದಲಾಗ್ತ ಹೋಗಿದೆ. ಆಗ ಆಗಿರುವಂತದೆಲ್ಲ ಅಂದ್ರೆ ಆಗ ಎಲ್ಲಾ video ಅದೆಲ್ಲಾ photos ಅದೆಲ್ಲಾ ಎಲ್ಲಾ ತುಂಬಾ ಕಡಿಮೆ ಅದೆಲ್ಲಾ black and white ಇತ್ತು ಈಗಿನ situation ಅಲ್ಲಿ ಕೆಲವರು ಎಲ್ಲಾ ವ್ಯವಸ್ಥೆಗಳು ಒಳ್ಳೆ ರೀತಿಯಿಂದ ಇದೆ. ಮತ್ತಿನಲ್ಲೇ ಕಟ್ಟುವಾಗ ಮೂರು ಗಂಟು ಹಾಕುವಂತದು ಒಂದು ಕ್ರಮ ಈಗ ಏನಂದ್ರೆ ಖಾಲಿ ಒಂದು chain ಹಾಕ್ ಬಿಟ್ಟು ಅಲ್ಲೆ ಸಿಕ್ಕಿಸುವಂತದ್ದು fashion ಆಗ್ಬಿಟ್ಟಿದೆ.

Hello ಹೇಳು ಕಾವ್ಯ.

ಈ ಸುಮ್ನೆಕೂತಿದ್ದೆ ಮಳೆ ಬರ್ತಾಐತೆ ಈಗ್ ಹೊರ್ಗಡೆ ಅದಿಕ್ಕೆ. ಹೌದು ತುಂಬಾ ಇಲ್ಲೂ ಮಳೆ ಬರ್ತಿದೆ ಹೋಗಕ್ಕಾಗಲ್ಲ ಎಲ್ಲೂ ಹೊರ್ಗಡೆ. ಹಾ ಹಾ. ನೆನ್ನೆ ಅಷ್ಟೋಂದ್ ಬತ್ತಿರ್ಲಿಲ್ಲ ಇವತ್ತೇ full ಜೋರು. ಹ್ಮ್ ಹೌದು . ಈಕಡೆ ಏನ್ ಅಷ್ಟೋಂದ್ ಇಲ್ಲ but ಹೋಗಕ್ ಆಗಲ್ಲ ಮಳೆ ಬಂದೈತಲ್ಲಾ. ಹಾ ಇಲ್ಲಿ ಬೆಳಿಗ್ಗೇನೇ ಹಿಡ್ಕೊ ಬಿಟೈತೆ ಮಳೆ.

ಹ್ಮ್ ತುಂಬಾನೇ ಹಾ ಚಳಿ ಆಮೇಲೆ ಮದ್ಯ. ಹಾ ಹಾಂಗೇನೇ ಈ ಮಳೆಗಾಲ್ದಲ್ಲಿ. ಮನೆಯಲ್ಲಾ ಒಳ್ಳೆ cold cold ಥರಾ ಆಗೋಗೈತೆ. ಹ್ಮ್ ಮಳೆ ಹುಯ್ತೈತಲ್ಲ ಒಂದ್ ವಾರ್ದಿಂದ ಅದಿಕ್ಕೆ ಅನ್ಸತ್ತೆ. ಹಾ ಅದಿಕ್ಕೆ. ಎಲ್ಗೂ ಹೊರಗಡೆ ಹೋಗಕ್ಕೆ ಆಯ್ತಿಲ್ಲ. ಹ್ಮ. ಹೋಗಕೂ ಆಗಲ್ಲ ಮಳೇಲಿ ನೆಡ್ಕೊಂಡು.

ಎಷ್ಟು ಗಲೀಜಿರತ್ತೆ road ಎಲ್ಲಾ. ಹ್ಮ್. ಅದಿಕ್ಕೆ ಇವತ್ತು college ಗೆ ಹೋಗಿಲ್ಲ ನಾನು ನಮ್ ಮನೇಲೆ ಉಳ್ಕೊoಡ್ ಬಿಟ್ಟೆ ನಾನು. ಹೌದಾ.

ಹ್ಮ್ ಅದೇ ಮಳೆಯಿಂದ.

ನಾನು ಹೋಗಿಲ್ಲ ನನ್ uniform ಎಲ್ಲಾ full ಉ ತ್ಯಾವ ಆಗ್ಬಿಟ್ಟಿದೆ.

ಅದಿಕ್ಕೆ ಹಾಕೊಂಡ್ ಹೋಗಿಲ್ಲ ಅಂದ್ರೆ ನಮ್ college ಅಲ್ಲಿ ಒಳಗಡೆ entry ಕೊಡದಿಲ್ಲ.

ಅದಿಕ್ಕೆನೆ ನಾನ್ ಹೋಗಿಲ್ಲ ಇವತ್ತು ನಾಳೆ ಹೋಗ್ಬೆಕು. ಹ್ಮ್ ಅದೇ ನಾಳೆ ಇದೇಥರಾ continue ಆದ್ರೆ ಕಷ್ಟನೆ ಅಲ್ವಾ. ಹೌದು ಏನಾದ್ರೂ ಹಿಂಗೆ ಜಾಸ್ತಿ ಮಳೆ ಹುಯ್ದ್ರೆ ಅವ್ರೆ ರಜಾ ಕೊಡ್ಬೇಕು ಕೊಡ್ತಾರೆ ಅನ್ಸುತ್ತೆ. ಹಾ ಆಮೇಲೆ TV ಲಂತೂ ಬರೀ ಇದೇ news ಉ ಮಳೆ ಬಗ್ಗೆನೇ. ಹೌದು ಕೇರಳ side ಅಂತೂ full ಉ ಮಳೆ ಅಂತೆ.

ಅಲ್ಲಿ ಯಾವಾಗ್ಲೂ ಮಳೆಯಿಂದ ಬರೀ problems ಎ ಅಲ್ಲಿ ಜಾಸ್ತಿ . ಹಾ ಹೌದಲ್ವಾ ಅಲ್ಲಿ ಜಾಸ್ತಿ ಮಳೆ ಬಂದ್ರೆ ಅಂತೂ ಅ~ ಇದಾಗುತ್ತೆ. ಹಾ ಎಲ್ಲಾ ಕಡೆ ಒಂಥ್ರ. ಹ್ಮ್. ಅಷ್ಟೊಂದು ಹತ್ರ ಕೊಡಗು ಆ ಕಡೆ side ಥರ ಎಲ್ಲಾ ಆಗದೆ ಇಲ್ಲ.

ನಮ್ದು ಚಾರ್ಮ್ರಾಜ್~ ಚಾಮ್ರಾಜ್ನಗ್ರ ಅಲ್ವಾ? Hello .

ಅಷ್ಟ್ ಜಾಸ್ತಿ ನೀರು ಆ ಥರಾ ಇರತ್ತೆ ಅಲ್ವಾ.

ಹ್ಮ್. ಹೌದು ಹೌದು ಗೊತ್ತಾಯ್ತು. ಹಾ TV ಲ್ ತೋರ್ಸಿದ್ರು ಐದ್ ದಿನ cyclone ಉ ಅಂತ ಹೇಳ್ತಿದ್ರು. ಹಾ cyclone ಆಗೈತೆ.

ಹ್ಮ್. ತುಂಬಾ ಬೇರೆ ಕಡೆ ಮಳೆ ಉಯ್~ ಉಯ್ತೈತೆ ಅನ್ಸುತ್ತೆ.

ಅದಿಕ್ಕೆ ಮನೆಲೂ current ಎ ಇಲ್ಲ. Current ಇಲ್ಲ ಹ್ಮ್ Network ಉ correct ಆಗ್ ಸಿಗ್ತಿಲ್ಲ mobile ಗೆ.

ಈ ಮಳೆಯಿಂದ ಎಷ್ಟೋಂದ್ problem ಉ. ಹಾ ಹೌದ್ ಅಂದ್ರೆ ಕೆಲವ್ ಕಡೆ ಪ್ರಭಾವ ಥರಾನೇ ಆಗೋಗೈತೆ.

ಹ್ಮ. ಇಲ್ಲ್ ಅಂಗಾಯ್ತು ಇಲ್ಲ್ ಅಂಗಾಯ್ತು ಮಳೆ ಬಂತು ಅಂತಾನೆ ತೋರ್ಸ್ತವ್ರೆ ಇವಾಗ. ಹ್ಮ. ಮಳೆ ಒಂದ್ ಎರ್ಡ್ ದಿನ ಬಂದ್ರೆ ಚಂದಾ ಹಿಂಗ್ ವಾರ ಹಿಂಗೆಲ್ಲ ಬಂದ್ರೆ ಚನ್ನಾಗೆ ಇರದಿಲ್ಲ. ಹ್ಮ್ ಹೌದು. ಈ ತರ ಹಿಡ್ಕಬಿಟ್ರೆ ಚನ್ನಾಗೇ ಇರಲ್ಲ.

ಏನೂ ಕೆಲ್ಸನೇ ಮಾಡಕಾಗಲ್ಲ ಆಮೇಲೆ. ಹೌದು ಸುಮ್ನೆ ಯಾವಾಗ್ಲೂ ಮಲ್ಕೊಂಡೆ ಇರ್ಬೇಕಾಗತ್ತೆ ಮಳೆ ಬಂದ್ರೆ. ಹ್ಮ್. ಹ್ಮ್ ಆಮೇಲೆ ಈ ಬಟ್ಟೆಗಳು ಆರದೇ ಇಲ್ಲ. ಹೌದು ಬಟ್ಟೆಗಳ್ ಒಣಿಹಾಕಾಕ್ ಜಾಗನೂ ಇರದಿಲ್ಲ.

So ತುಂಬಾ ಹಿಂಸೆ ಇರೋದು ಮಳೆ ಬಂದ್ಬಿಟ್ರೆ. ಹ್ಮ್‌

ಆಮ್ಯಾಕೆ ಬರಲಿಲ್ಲಾ ಅಂದ್ರೂ ಕಷ್ಟ. ಹೌದು ಬರಲಿಲ್ಲಾ ಅಂದ್ರೂ ಕಷ್ಟ ಬಂದ್ರೂ ಕಷ್ಟ .

ರೈತ್ರಿಗಂತೂ ತುಂಬಾನೇ ಕಷ್ಟ ಆಗೋಯ್ತದೆ.

ಜಾಸ್ತಿ ಮಳೆ ಬಂದ್ರೂನೂ ಕಷ್ಟನೆ ಅಲ್ವಾ ಏನೂ ಬೆಳೆ ಬೆಳ್ಯಾಕ್ ಆಗಕಿಲ್ಲ. ಹಾ ಒಂದ್ ಒಂದ್ಸತಿ ಮಳೆ ಬಂದು ಎಲ್ಲ ತುಂಬ್ಕಬಿಡ್ತು ಮಳೆ ಬೆಳೆ ಎಲ್ಲಾ ಅಂತನೂ ಅಂತಾರೆ. ಹೌದು ಮಳೆಯಿಂದ ಬೆಳೆ ಹೋಯ್ತು ಆನ್ಕೊಂಡೆಲ್ಲ ಹೇಳ್ತಿರ್ತಾರಲ್ಲ.

ಬೇಸ್ಗೆ ಬಂದ್ರೆ ಹಾ ಅದೆ ಬೇಸ್ಗೆ ಬಂದ್ರೆ ಇದೇನಪ್ಪ ಇಷ್ಟೋಂದು ಬಿಸ್ಲೂ ಶೆಕೆ ತಾಳಕೆ ಆಯ್ತಿಲ್ಲ ಅಂತ ಎಲ್ಲಾರ್ ಮನ್ಲೂ fan ಹಾಕ ಕೂತಿರ್ತಾರೆ.

ಮಳೆ ಬಂತಂದ್ರೆ ಒಳಗೆ ಕೂತಿರ್ತಾರೆ.

ಆ ಸರಿ ಆಯ್ತು ಇಲ್ಲಿ network problem ಇದೆ ಮಾತಾಡಕ್ ಆಗಲ್ಲ ಆಮೇಲಿಂದ call ಮಾಡ್ತೀನಿ.

ನಾನ ಹಳೆ ಶಾಲಿಗ್ ಬಂದೀನಿ, ಇಲ್ಲಿ ಇವಾಗೆಲ್ಲಾ change ಆಗಾಕತ್ತಿವಿ ಮದಲ ಎಷ್ಟ ಚಂದ ಇತ್ತ ಅಂದ್ರ, ಈ ಸಾಲಿಯೊಳಗ ಬಂದ್ರ ಮನಿಗ ಹೋಗಾಕ ಮನಸ ಬರ್ತಿದಿಲ್ಲಾ ಅಷ್ಟ ಚಂದ ಇರ್ತಿತ್ತು. ಮದಲ ನಾವ ಏನ ಇದ್ರು ಸಣ್ಣವ್ರ ಇದ್ದಾಗ. ಎಷ್ಟ ಚಂದ ಕಲ್ತಿವಿ ಅದೇ ಚಂದ. ದೊಡ್ಡೋವ್ರ college life ಕಿಂತನು school life ಬಾಳ ಚಂದ ಇರ್ತೆತಿ.

ತಿರಗಾಡೋದು, ಎನಾದ್ರು sir ಕೊಟ್ಟಿರೊ notes ನ್ನ complete ಮಾಡದೆ ಇದ್ದಾಗ ಎಲ್ಲಾದ್ರು ಹೊರಗಡೆ ಹೋಗೋದು.

ಮತ್ತೆ ಅವರ್ ನಮಗ ಆ punishment ಕೊಡುದು ಎಲ್ಲಾ enjoy ಮಾಡೀವ ಅವಾಗ.

School life ಅಂದ್ರೆ ಹ್ಮ್ ಮಸ್ತ್ ಅಂದ್ರ ಮಸ್ತ್ ಇತ್ತ ಅವಾಗ.

ಇವಾಗ ಎಲ್ಲಾ ಆ ತರಾ ಇರೋದಿಲ್ಲಾ ಎಷ್ಟೊಂದ್ books ಎಲ್ಲಾ ಇರುತ್ತೆ ಅವನ್ನ ಮಕ್ಕಳ bag ಲ್ಲಿ ಮಕ್ಕಳನ ತುಗೊಂಡ ಹೋಗೋದೇ ಒಂದ ದೊಡ್ಡ ಕಷ್ಟಾ ಆಗಿಬಿಟ್ಟಿರ್ತೆತಿ. ಅವಾಗ ಹಂಗ ಇರ್ಲಿಲ್ಲಾ ನಾಲ್ಕೇ book ಆದ್ರು ಚಂದಗೆ ಹೇಳ್ತಿದ್ರು.

ಇವಾಗ ಎಲ್ಲಾ syllabus ಉ ಹ್ಮ್ ಜಾಸ್ತಿ ಐತಿ, ವಿಷಯ ಜಾಸ್ತಿ ಐತಿ ಜಾಸ್ತಿ ಐತಿ. ಅಂತ ಹೇಳ್ತಾರ. ಆದ್ರ ಈವಾಗಿನ್ book ನೋಡಿದ್ರ ಅವಾಗಿಂದ ಎಷ್ಟೊಂದ ಹ್ಮ tough ಇರ್ತೆತಿ. ಇವಾಗ ಅಷ್ಟ tough ಇಲ್ಲಾ easy ಆಗೇತಿ ಈಗಾ.

ಅವಾಗಿಂದ education ಎ ಚನ್ನಾಗಿ ಇತ್ತು ಹ್ಮ್ ನಮ್ದ ಹಳೆ.

ನಮ್ದು ಹಳಿ ಸಾಲಿ ನೆನಪನಾ ಎಷ್ಟ ಸಲಾ ನಾವ ನೆನಪ ಮಾಡಕೊಂಡ್ರುನು ಇನ್ನು ನಾವ ಸಣ್ಣವ್ರ ಯಾಕ ಇಲ್ಲಾ ಯಾಕ ದೊಡ್ಡವ್ರ ಆಗಿವಿ ಅಂತ ಅನಸ್ತೆತಿ.

ನಮ್ದ ಹಳಿ school ದು ನೆನಪಗಳ ಆಗಾಗ ಬರ್ತಿರ್ತಾವು.

ಇವಾಗ ನಾನ school ಗೆ ಬಂದಿದೀನಿ ಎಲ್ಲಾ change ಆಗೇತಿ ಇವಾಗ ಮತ್ತ. ಇವಾಗ ಹೆಂಗಲ್ಲ school ಗೊಳ ಆಗ್ಯಾವಲಾ ಹಂಗ ಆಗಿ ಬಿಟ್ಟೆತಿ. ಈ ಈ ತರದಕ್ಕಿಂತಾ ನಾವ ಮೊದಲ್ ಇದ್ವಲಾ ಅದೇ ತರಾನೆ ಚಂದ ಇರ್ತಿತ್ತು.

School ನ್ಯಾಗ ಮಾ~ ಮಾಡೊ ಮಸ್ತಿ.

ಮಜಾ ಎಷ್ಟ ಚಂದ ಇರ್ತಿತ್ತ ಎಲ್ಲಾರು ಸೇರಿ ಹ್ಮ್ ಊ~ ಊಟಾ ಮಾಡುದು, ಎಲ್ಲಾರು ಸೇರಿ ನಾಷ್ಟಾ ಮಾಡುದು, ಎಲ್ಲಾರು ಸೇರಿ ಆಟಾ ಆಡುದು.

sir ಗಳು madam ಗಳು ಎಲ್ಲಾ ರೇಗಸ್ತಿದ್ರು, ಅವ್ರಿಗು ನಾವು ರೇಗಸ್ತಿದ್ವಿ. ಹಂಗ ಹಿಂಗ ಎಲ್ಲಾ ಮಾಡಿ school life ಬೇಗಾನೆ ಮುಗಿತಂತ ಅನಸ್ತೇತಿ.

School life ಯೊಳಗ ಮಜಾ ಮಾಡಿದಟ್ಟು ಯಾವದು ನಾವು college life ನ್ಯಾಗು ಮಾಡಿಲ್ಲಾ ಎನಿಲ್ಲಾ. ಅವಾಗಿನ school ಗೆ ಈಗಿನ school ಗೆ ಬಾಳ difference ಐತಿ. ಈಗಿನ school ಗಳಲ್ಲಿ ಮಕ್ಳಿಗಿ ಆಟಾ ಆಡಾಕ ಬಿಡಲ್ಲಾ, ಬರೆ ಅಭ್ಯಾಸ, ಅಭ್ಯಾಸ ಅಂತ ಹೇಳಿ .

ಹಂಗ್ ಮಾಡಿದ್ರ ಮಕ್ಳು ಅಹ್ ಒಬ್ರುಕೊಬ್ರು friends ಜೊತೆ ಬೆರ್ಯುದಿಲ್ಲಾ ಬರೆ ಯಾವಾಗ ನೋಡಿದ್ರು ಓದುದು, ಓದುದು, ಓದುದು ಬರೆ ಓದುದು .

ಈ ತರಾ ಇರ್ಬೇಕ ಅಂದ್ರ ನಮ್ದ ಹಳೆ school ಇಂದು.

ನೆನಪುಗಳೇ ಚನ್ನಾಗಿ ಇವಾಗಿನ ಮಕ್ಳ್ದ್.

ನೋಡಿದ್ರೆ ನಮ್ ಹಳೆ school ಇನ್ ನೆನಪೇ ಜಾಸ್ತಿ ಇರ್ತೆತಿ .

ನನಗಂತೂ ಈಗಿಂದ ಅ school ಇನ್ system ಕ್ಕಿಂತಾ ನಮ್ಮ ಹಳೆ school ಯಿಂದ ಚಂದ ಇರ್ತಿತ್ತು.

ಎಲ್ಲಾ ಆ ಏ ಐದ ಆರ್ subject ಇರ್ತಿದ್ದು ಇವಾಗ ಎಲ್ಲಾ ಬೇರೆ, ಬೇರೆ, ಬೇರೆ extra subjects ಎಲ್ಲಾ ಸೇರಸ್ಕೊಂಡಾರ.

ಹಂಗ್ ನೋಡಿದ್ರ ಈಗಿಂದ ಅ school ಗಳಕ್ಕಿಂತಾ ಅವಾಗಿನ school ಎ ಚಂದ. ಆ ಹಳೆ school ನ್ಯಾಗ ಎಷ್ಟ ಮಜಾ ಬರ್ತಿತ್ತು ಎನ ಹೇಳಲಿ. ನಾವ ದೊಡ್ಡೋವ್ರ ಆದಂಗ, ದೊಡ್ಡೋವ್ರ ಆದಂಗ ಆ ಮಜಾ ನಾವ್ ಯಾವತ್ತು.

ಹಂಗೆ ಅದು school ಹಳೆ school ನೆನಪು ಅಂದ್ರೆ ಹಂಗೆ ಅನ್ಸುತ್ತೆ. ಇವಾಗ ಯಾರ್ಗು ಆ ತರಾ school ನೆನಪುಗಳು ಇರೋದಿಲ್ಲಾ ಯಾಕ ಅಂದ್ರ ಇವಾಗ್ ಬರೇ ಹ್ಮ್ ಬೆಳಿಗ್ಗೆ ಕಣ್ ಬಿಡೋದ್ರಲ್ಲಿ school ಗೆ ಹೋಗುದು ಮತ್ತೆ ಕಣ್ಣ ಮುಚ್ಚುದ್ರಾಗ school ಬರೋದು ಅವ್ರ ನಿದ್ದೇನು ಮಾಡುದಿಲ್ಲಾ, ಸರಿಯಾಗಿ ಊಟಾ ಮಾಡಲ್ಲಾ, ಆಟಾ ಆಡಲ್ಲಾ, ಹೊರಗಿನ ಪ್ರಪಂಚನು ಗೊತ್ತ ಇರಲ್ಲಾ friends ಆಟಾ ಆಡ್ಬೇಕು ಅನ್ನೋದು.